ಇದೂ ಜೆನಿ ಗಿಣಿ ಗಿಣಿ ಐತಿ ಗಿಣಿಗಿ ನೋಡ್ಲಿಕ್ ಹತ್ತನ ಒಬ್ಬಾ ಆ ಗಿಣಿ ಎರಡ್ ಗಿಣಿ ಕುತ್ತಾವ. ಆ ಗಿಣಿಗಳ್ ಬಾರೀ ಅದಾವು ಪಂಜರದಾಗ್ ಹಾಕಿಟ್ಟಾರ. ಒಬ್ಬ ಮನ್ಸ ಮುತ್ಯ ನೋಡ್ಲಕ್ಕತ್ತಾನಾ. ಅವ್ಕ್ ಆಗ್ತಿಲ್ ಕಾಳ್ ಇಟ್ಟಾನ.

ಯಾವುದು ಹಳೆ ಗಾಡಿ ತಗೊಂಡ್ ಬಂದಿಲ್ಲ ಗ್ಯಾರೇಜ್ ಒಳಗೇ ಮುಂದಿನ್ ಇಂಜಿನ್ ಎಲ್ಲಾ ಬಿಚ್ಚವ್ರೇ.